ಇಲ್ಲೊಂದು ಗುಡಿ ಅದ ಆ ಗುಡ್ಯಾಗ ಒಂದು ಫಂಕ್ಷನ್ ನಡಿಲಿಕತ್ತದ ಎಷ್ಟು ಭಾರಿ ಫಂಕ್ಷನ್ ಅದ ಎಷ್ಟು ಭಾರಿ ಮಂದಿ ಅದಾರ್ ನೋಡ್ರಿ ಅಲ್ಲಿ ಬಾಜು ಎಲ್ಲ ನೋಡಬಹುದು ಪಡದಾ ಹಾಕ್ಯಾರಲ್ಲಿ ಮುಂದ ಆ ಇವರು ನೋಡ್ರಿ ಬಕ್ಕಳು ಮಂದಿ ಆರ ಮುಂದೆಲ್ಲ ಯೇಸು ಮಂದಿ ನಿಂತಾರ ನೋಡ್ರಿ ಮುಂದೆ ಪಗ್ಗ ಮುಂದೆ ಪುಗ್ಗ ನೋಡ್ಕೋತ ಮಾಡ್ಲಾತ್ತರ್ ಮಟ್ಟ ಗುಡ್ಯಾಗ ಎಷ್ಟು ಡಿಸೈನ್ ಮಡ್ಯಾರ್ ನೋಡ್ರಿ ಹೂವ ಹಾರಾ ಹಾಕ್ಯಾರ.

ನೋಡ್ರಿ ಇಲ್ಲಿ ಒಂದು ಮನೆ ಅದ. ಬಾಜು ಎಲ್ಲ ಸುತ್ತ ಮುತ್ತ ನೋಡ್ಬಕು ಮನಿ ನೋಡ್ಬಕು ಗಿಡ ಅವ ಅದು ಎಲ್ಲ ಬೈಲ್ ಅದ ಅಲ್ಲಿ.

ಎಟ್ ಗ್ರೀನರಿ ಅದ ಅದು. ಮತ್ತು ಬಾಜು ನೋಡ್ರಿ ಎಷ್ಟ್ ದೊಡ್ ಕಲ್ಲ್ ಅದ ಮತ್ತ್ ಬಾಜು ಎಲ್ಲ ದೊಡ್ ದೊಡ್ ಗಿಡ ಅವ ಮತ್ತ ಮೇಲೆಲ್ಲಾ ತಳ ನೋಡ್ರಿ ಎಟ್ ಗ್ರೀನರಿ ಅದ ಮತ್ತ ಬಾರಿ ಕಾಣ್ತದ.

ದೊಡ್ಡ್ ಇದೊಂದ್ ಸಿಟಿ ಅದ ಎಷ್ಟ್ ದೊಡ್ ಸಿಟಿ ಅದ ಮುಂದೆ ಎಲ್ಲ ನೋಡಬಹುದು ನಾಲಿ ನೇ ಎಷ್ಟ್ ದೊಡ್ಡದ ಅಂತರದ್ ಮುಂದೆ ದೊಡ್ ಗಿಡ ಅದ ಮತ್ತ್ ಬಾಜು ನೋಡ್ರಿ ದೊಡ್ಡ್ ದೊಡ್ಡ್ ಮನಿ ಅದ ಫುಲ್ ದೊಡ್ಡ್ ದೊಡ್ದುವು.

ಅದು ಅದೆಲ್ಲ ಎಷ್ಟ್ ವಜ್ಜ್ ಇರ್ತದ ಆಮೇಲ್ ಈ ಕಡೆ ಎಲ್ಲ ಬ ಬಂಡ್ಲ್ಸ್ ಎಷ್ಟ್ ದೊಡ್ ದೊಡ್ ಆವಾ ಜುಂಬಲ್ಸ್ ಬೆಕಾರ್ ನೋಡಬಹುದು ಗೊಡಿಗ್ ಸಿಗಸ್ಯಾರ್.

ಇದು ಮುಸ್ಲಿಂದು ಮಸೀದಿ ಅದ. ಆ ಮಸೀದಿ ಮುಂದ್ ನೋಡ್ರಿ ಗೇಟ್ ಅದ. ಗೇಟಿನ್ ಕಲರ್ ನೋಡ್ರಿ ಎಷ್ಟ್ ಬಾರಿ ಅದ. ಆ ಗೇಟಿನ್ಮೇಲೆ ಡಿಸೈನ್ ನೋಡ್ರಿ ಎಷ್ಟ್ ಬಾರಿ ಮಾಡ್ಯಾರ.

ಕುರ್ಚಿ ಒಂದ ಲೈನ ಕ ಒಂದ ಒಂದ ಲೈನ ಕ ಭಾರಿ ಜೋಡ್ಸಯಾರ ಆ ಇದು ಕಲಾ ನೋಡ್ರಿ ಮತ್ತ ಎ.ಸಿ ಇಟ್ಟಾರ ಬಾಜು ಅದೊಂದು ಕಬೋರ್ಡ್ ಅದ ಕಬೋರ್ಡ್ ನೋಡ್ರಿ ಯಾ ನಮೂನಿ ಅದ ಅ ಇದು ನೋಡ್ರಿ ಆಫೀಸ್ ಕಲರ್ ನೋಡ್ರಿ.